ಈ ಪರಿಸರ ಸುಂದರ ತುಂಬಾ ಚನ್ನಾಗಿರುತ್ತೆ ಇಲ್ಲಿ ಧ್ಯಾನ ಎಲ್ಲಾ ಮಾಡಕ್ಕೆ ತುಂಬಾ ಸೂಕ್ತವಾದ ಜಾಗ ಆಗಿದೆ.

ಇದೊಂದು ಮದುವೆ ಸಮಾರಂಭದ ಚಿತ್ರ ಇಲ್ಲಿ ಪೂಜಾರಿ ಗಂಡು ಹೆಣ್ಣಿಗೆ ತಾಳಿ ಕಟ್ಟ್ಸಿ --

ಇಲ್ಲಿ ಆಟ ಆಡೋವ್ರು ಬಿಳಿ ಬಟ್ಟೆಯನ್ನ ಹಾಕೊಂಡು ಆಟ ಆಡತ್ತರೆ ಈ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಹಾಗು ಬೇರೆ ಆಟಗಳನ್ನು ಸಹ ಆಟ ಆಡಬಹುದು.

ಒಂದು ಹಾಸ್ಪಿಟಲ್ ಕೂಡ ಇದೆ ಮೆಗಾನ್ ಹಾಸ್ಪಿಟಲ್ ಕೂಡ ಇದೆ ವ್ಯದ್ಯಕೀಯ ಶಿಕ್ಷಣ ಬೋಧಿತ ಶಾಲೆಗಳು ಕೂಡ ಪಕ್ಕದಲ್ಲಿ ಇದೆ.

ಡೆಪಾಸಿಟ್ ಮಿಷನಿಗೆ ನಾವು ಹಣವನ್ನ ಡೆಪಾಸಿಟ್ ಮಾಡಬಹುದು ಹಾಗು ಎ_ಟಿ_ಎಮ್ ಗಳಲ್ಲಿ ಹಣವನ್ನು ಬಿಡಸ್ಕೊಬಹುದು ಅಥವಾ ಹಣವನ್ನ ಹಾಕಬಹುದು.

ಇದು ಒಂದು ಕಾಮಗಾರಿ ನಡೆತ್ತಿರುವಂತ ಚಿತ್ರ ಇಲ್ಲಿ ಜೆ.ಸಿ.ಬಿ ಪಿಲ್ಲರ್ ಹಾಕಕ್ಕೆ ಮಣ್ಣನ್ನು ಅಗೇತಾ ಇರುವಂತ ಚಿತ್ರಗಳನ್ನ ಇಲ್ಲಿ ಕಾಣತ್ತಿವಿ ಹಾಗು--

ಕ್ಲಾಸ್ ಮುಂದಗಡೆ ಪಾ ಪೊಟ್ ಗಳನ್ನ ಇಡೋದ್ರಿಂದ ಮಕ್ಕಳಿಗೆ ಒಂತರ ಖುಷಿ ಎಲ್ಲಾ ಇರುತ್ತೆ.

ಹೀಗೆ ಜಿಮ್ಮಿಗೆ ವ್ಯಾಲ್ಯೂನು ಜಾಸ್ತಿ ಆಗಿದೆ ಎಲ್ಲಾ ಈಗಿನ್ ಜನ ಜಿಮ್ ಮಾಡಕ್ಕೆ ಪ್ರಿಫರ್ ಮಾಡತ್ತರೆ.

ಇದೊಂದು ಸೈಕಲ್ ಶಾಪ್ . ಇಲ್ಲಿ ವೆರೈಟಿ ಆದಂತ ಸೈಕಲ್ ಗಳೆಲ್ಲಾ ಇದೆ ಜನ ಇಲ್ಲಿ ಸೈಕಲ್ ಖರೀದಿಸಕ್ಕೆ ಬರ್ತಾರೆ.

ಇಲ್ಲಿ ಒಂದು ಸೈಕಲ್ ಬೆಲೆ ಕಮ್ಮಿ ಅಂದ್ರು ಐದು ಸಾವಿರದಿಂದ ಹತ್ತು ಸಾವಿರ ಎಲ್ಲಾ ಇರುತ್ತೆ ಈಗಿನ್ ಕಾಲದಲ್ಲಿ ಸೈಕಲ್ ಬೆಲೆ ತುಂಬಾ ಕಾಸ್ಟ್ಲಿ ಆಗಿದೆ ಯಾಕಂದ್ರೆ ಜನ.

ಜಿಮ್ ಮಾಡ್ತಿದಾರೆ ಅವ್ರಿಗೆ ಅ ಸೈಕಲ್ ತುಳಿಯೋದು ಒಂತರ ಜಿಮ್ ಮಾಡ್ದಂಗೆ ಆಗಾಗಿ ಈಗಿನ್ ಜನ ಬೈಸೈಕಲ್ಸ್ ಎಲ್ಲಾ ಪರ್ಚೆಸ್ ಮಾಡತ್ತಾ ಇದಾರೆ ಆಗಾಗಿ ಬೈಸೈಕಲ್ ಬೆಲೆ ಜಾಸ್ತಿ ಆಗಿ --

ಓ ಎಲೆಕ್ಟ್ರಿಕಲ್ಸ್ ಅಂಗಡಿಗಳು ಹಳ್ಳಿಕಡೆಗೆ ನಮಗೆ ಜಾಸ್ತಿ ನೋಡಕ್ಕೆ ಸಿಗಲ್ಲಾ ಆದ್ರೆ ಪೇಟೆಗಳಲ್ಲಿ ಒಂದು ಒಂದು ರಸ್ತೆಲ್ಲಿ ಮೂರ ನಾಲಕ್ ಅಂಗಡಿಗಳೆಲ್ಲಾ ಇರತ್ತವೆ ಯಾಕಂದ್ರೆ ಹೊಸ ಮನೆಗಳೆಲ್ಲಾ ಕಟ್ಟೋದ್ರಿಂದ ವ್ಯಾಲ್ಯೂ ಜಾಸ್ತಿ ಇದೆ.

ಯಾವಾಗ್ ಹೋಗತ್ತೀವೋ ಗೊತ್ತಿಲ್ಲಾ ಬಟ್ ಇತರ ಜರಿ ಹತ್ರ ಎಲ್ಲಾ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ.

ಇಲ್ ಮದುವೆ ಫಕ್ಷನ್ ಗಳಿಗೆ ಹಳ್ಳಿಕಡೆ ಎಲ್ಲಾ ಇತರ್ರ ಪಿಪಿ ಉದೋದು ಡೋಲ್ ಬಾರಸೋದು ಇತರಗಳನ್ನೆ ಕರಸಿರಿತ್ತಾರೆ ಆದ್ರೇ ಪೇಟೆ ಕಡೆ --

ಎಲ್ಲಾ ಡಿ.ಜೆ ಅಂತವೆಲ್ಲಾ ಮಾಡ್ಸಿರ್ತರೆ ಇತರ ಮಾಡೋದ್ರಿಂದ ಹಳ್ಳಿಕಡೆ ಜನ್ರಿಗೆ ಖುಷಿ ಎಲ್ಲಾ ಆಗುತ್ತೆ.

ಇದು ಪರಿಸರ ಚಿತ್ರ ಆಯ್ತು ಪಾರ್ಕು ಪಾರ್ಕಲ್ಲಿ ಗಿಡಮರ ಎಲ್ಲಾ ಮತ್ತೆ ಹುಲ್ಲೆಲ್ಲಾ ನೀರ್ ಹಾಕಿರೆ ಚನ್ನಾಗಿ ಬೆಳಸಿದರೆ.

ಈಗಿನ್ ಕಾಲದಲ್ಲಿ ಎಲ್ಲಾ ಫೋಟೋ ತಕೋಣಕ್ಕೆ ತುಂಬಾ ಇಂಟ್ರೆಸ್ಟ್ ತೋರ್ಸತ್ತಾರೆ ಆದ್ರೆ ನಾವು ನಮ್ಮ ಫ್ರೆಂಡು ಇದಾನೆ ಅವ್ನು ಅಷ್ಟೆ ಯಾವಾಗ್ಲು ಸಾ ಸೆಲ್ಫಿ ತಕೊಂತಾನೆ ಇರತ್ತಾನೆ.

ಇತ್ತು ಯಾವ್ದೊ ಸೈಟು ಇಲ್ಲಿ ಇಂಜಿನಿಯರ್ರು ಉಹ್ ಪಾತೆಲ್ಲ ಆಕಿಟ್ಟಿದ್ದಾರೆ ಎಲ್ಲಿ ಪಿಲ್ಲರ್ ಹಾಕಕ್ಕೆ ಅಗಿಬೇಕು ಅಂತೆಲ್ಲಾ.

ಅಲ್ಲಿ ವರ್ಕರ್ಸ್ ಎಲ್ಲಾ ಬಂದಿ ನಿಂತಿದರೆ ಇನ್ನೇನು ಸ್ವಲ್ಪ ಸಮಯಗಳಲ್ಲೆ --

ಪಕ್ಕದಲ್ಲೆ ಒಬ್ರು ಕಾಂಕ್ರಿಟ್ ಇಟ್ಟಕೊಂಡು ನಿಂತಿದ್ದಾರೆ ಪಕ್ಕದಲ್ಲಿರೋ ಬಿಲ್ಡಿಂಗ್ ನೋಡತ್ತಿರೋದು ಮೇಲಗಡೆ ಟಾಪ್ ಫ್ಲೋರ್ ತರ ಕಾಣಸ್ತಾ ಇದೆ.